ತುಂಬಾ ಕಷ್ಟಪಟ್ಟು ನಿರ್ಮಾಣ ಮಾಡುತ್ತಿದ್ದಾರೆ ಮತ್ತು ಇಟ್ಟಿಗೆಗಳನ್ನು ಹೊಂದಿಸುತ್ತಿದ್ದಾರೆ ಒಬ್ಬ--

ಮತ್ತು ಒಬ್ಬ ಹುಡುಗ ನಿಂತಿದ್ದಾನೆ ಕೆಂಪು ಗೆಣ್ಣದ ಹೂಗಳಿವೆ--

ಹಿಂದ್ಗಡೆ ಫಾರ್ಮ್ ಇದೆ ಮತ್ತು ಫಾರ್ಮ ಅಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ.

ಮತ್ತು ಕೆಬ್ - ಕಬ್ಬಿಣದ ಮ್ಯಾಟ್ ಮೇಲೆ ಅವುಗಳನ್ನು ಇಟ್ಟಿದ್ದಾರೆ.

ಮತ್ತು ಹಿಂದೆ ಗುಡ್ಡ ಇದೆ ಗುಡ್ಡದ ಹತ್ತಿರ ಇನ್ನೊಂದು ದೇವಸ್ಥಾನ ಇದೆ.

ಇದು ಗುಡ್ಡ ಯಾವ್ ಗುಡ್ಡ ಎಂದು ಗೊತ್ತಿಲ್ಲ.